ಈ ತರ ಮಾಡ್ಕೊಂತಿಂದ್ರೆ ಯಾಕೆ ಆರೋಗ್ಯ ಚೆನ್ನಾಗಿರದಿಲ್ಲ.

ಕೂತುಕೊಂಡು ಮದುವೆ ಮಾಡಕ್ಕೆ ಚೆನಾಗಿರುತ್ತೆ ಅಂತ ಅಲ್ಲಿ ಛತ್ರ ಇಟ್ಟಿರ್ಥಾರೆ ಎಲ್ಲ ಫೋಟೋ ತೆಗಿಯದು ಪೋಸ್ ಕೊಡದು ಎಲ್ಲ ಮಾಡ್ತಾರೆ ಅಲ್ಲಿ ಛತ್ರದಲ್ಲಿ. ನಿಂತುಕೊಂಡು.

ಮತ್ತೆ ಐದು -ವರೆಗೆ ಬೆಳಗಿನ ಜಾವ ಐದು ಗಂಟೆಗೆ ಮದ್ಯಾನ ಒಂದ್ ಗಂಟೆಗೆ--